ಹ್ಮ್, ಕಾರಿನವನು ಅಡಿಗೆ ಹಾಕಿಕೊಂಡು ಹೋಗಿದಾನೆ ಈಗ ನಾವೆಲ್ಲಾ ಕಷ್ಟ ಸುಖ ನೋಡ್ಬೇಕು. ಹಾ, ಹಾ. ಈಗ ಔಷಧಿಯೆಲ್ಲಾ ಉಂಟಾ? ಔಷಧಯೆಲ್ಲಾ ಉಂಟು. ಹ್ಮ್, ಹ್ಮ್, ಮತ್ತೆ ಮತ್ತೊಬ್ಬ ಮಗ ಏನ್ ಮಾಡ್ತಿದ್ದಾನೆ? ಮತ್ತೊಬ್ಬ ಮಗ ಏನ್ ಕೆಲಸ ಮಾಡುದಿಲ್ಲ.

ಆಚೀಚೆ ಹೋಗಿ ಮನೆಯಲ್ಲಿ ಇದ್ದಾನೆ ಕೂತ್ಕೊಂಡಿದಾನೆ ಆರಾಮಿನಲ್ಲಿ.

ಹೌದು ಏನ್ ಮಾಡುದು ಕಷ್ಟಾದ್ರೆ. ಹ್ಮ್, ಸರಿ ಏನ್ ಗೊತ್ತುಂಟಾ ನಾನು ನೀವು ಮಹಿಳಾ ಮಂಡಲದಲ್ಲಿ ಇದ್ದೀರಲ್ಲಾ.

ಅದರ ಬಗ್ಗೆ ಸ್ವಲ್ಪ ಕೇಳ್ಬೇಕಂತ ಎಣಿಸಿದ್ದು ನಮ್ಗೆ ಇಲ್ಲಿ ಒಂದು ಮಹಿಳಾ ಮಂಡಲಕ್ಕೆ ಸೇರಿ ಸೇರಿ ಅಂತ ಹೇಳ್ತಿದ್ದಾರೆ ಅದು ವಿಷಯ ನಮ್ಗೆ ಏನಂತಾ ಗೊತ್ತಿಲಲಾ. ನೀವ್ ಅಧ್ಯಕ್ಷರಾಗಿದ್ದೀರಲ್ಲಾ ಅದರ ವಿಷಯ ಎಲ್ಲಾ ಹೇಗೆ ಅಂತ ಹೇಗೆ ಏನ್ಮಾಡ್ಬೇಕಂತ ಹೇಳಿ ಅಂತ phone ಮಾಡಿದೊಂದು. ಹ್ಮ್ ಹಾ ಮಹಿಳಾ ಮಂಡಲದಲ್ಲಿ ಒಂದು ಅಧ್ಯಕ್ಷರಾದ್ರೆ ಒಂದು ಹತ್ತು ಜನ ಹೆಂಗಸರನ್ನು ಮಾಡುದು.

ತಿಂಗಳಿಗೆ ಒಂದು ನೂರು ರೂಪಾಯಿ ಕಟ್ಟುದು.

ಎಲ್ಲಾ ಹೆಂಗಸರಾತ್ರ ನಮ್ಮ ಮಕ್ಕಳಿಗೆ ಶಾಲೆಗೆ ಹೊಗ್ಲಿಕ್ಕೆಲ್ಲ.

ಅದರಲ್ಲಿ ನಾವು loan ತೆಗಿಯುದು ನಾವು.

ಹ ಕಷ್ಟಕ್ಕೆ ಸಾಮಾನೆಲ್ಲ ತರ್ಲಿಕೆ.

ಅದು ನಮ್ಮ ಹಣದಿಂದ ನಮಗೆ ಖರ್ಚ್ ಮಾಡ್ಲಿಕ್ಕೆ ಆಗ್ತದೆಲ್ಲಾ.

ಇಲ್ಲಾದ್ರೆ ಬೇರೆಯವರತ್ರ ಕೇಳ್ಬೇಕಲ್ಲಾ.

ಹ ನೀವು ಒಂದು ಮಾಡಿ ಹತ್ತು ಜನ.

ಹ ಹತ್ತು ಹತ್ತು ಜನಕೆ ಒಂದು ಅಧ್ಯಕ್ಷ ಆಗ್ಬೇಕಾ ಒಬ್ರು. ಅಲ್ಲ ಹತ್ತು ಇಪ್ಪತ್ತು ಜನ ಇದ್ರೆ ಅದು ಕೂಡ ಆಗ್ಬಹುದು.

ಹಾ ಮತ್ತೆ ಅದು meeting ಎಲ್ಲಾ ಹೋಗ್ಲಿಕುಂಟಾ. ಹೌದು ತಿಂಗಳಿಗೆ ಒಂದು ಸಲ meeting ಮಾಡ್ಬೇಕು.

ಹಾ ಅದು ಇಂತದ ದಿನಂತ ಎಲ್ಲಾ ಉಂಟಾ ಅದ್ಕೆ. ಹೌದು ಹಾ ಹೌದು ಒಂದು one ತಾರೀಕಿಗೆ ಇಲ್ಲಾದ್ರೆ ಎರಡ್ ತಾರೀಕಿಗೆ .

ಹಾ ಮತ್ತೆ ಎಲ್ಲಿಯಾದ್ರೂ ಒಂದು ವಿಶೇಷ ದಿನ ಎಲ್ಲಾ ಇದ್ರೆ ಹೋಗ್ಲಿಕೆ ಇರ್ತದಾ? ವಿಶೇಷ ದಿನ ಇದ್ರೆ ಹೋಗ್ಬೇಕು ನಾವೆಲ್ಲ ಹೋಗಿ ಹೆಂಗಸರೆಲ್ಲಾ.

ಮನ್ಸೆನೆಲ್ಲಾ ಹೇಳ್ಬೇಕು ಅವರತ್ರ.

ಎಂತ ಮಾಡುದಂತ ಅವರತ್ರ ವಿಷಯೆಲ್ಲ ಕೇಳ್ಬೇಕು ನಮ್ಮೊಬ್ಬೊಬ್ಬರದ್ದು ಆಗ್ತದಾ?

ಅದು ಹೌದು ಹಾ ಅದು ನಮ್ಗೆ ಕೂಡ ಇಲ್ಲಿ ಒಂದು ಗುಂಪು ಮಾಡಿ ಅಧ್ಯಕ್ಷ ಈಗ ನೀವು ಕೂಡ ಸೇರಿ ಮಹಿಳಾ ಮಂಡಲಕ್ಕೆ ಸೇರಿ ಅಂತ ಹೇಳ್ತಾರೆ.

ಹ್ಮ್, ಅದಕ್ಕೆ ನಿಮ್ ಹ್ಮ್ ನಿಮ್ಮತ್ರ ಕೇಳಿದ್ರೆ ಎಲ್ಲಾ ಸ್ವಲ್ಪ ಗೊತ್ತಾಗ್ತದಲ ನಮ್ಗೆ.

ಹಾ ಮತ್ತೆ ಎಲ್ಲಾ ಇಲ್ಲಿ ಕೆಲವರು ಅಧ್ಯಕ್ಷ ಎಲ್ಲಾ ಆದವರು ಮಹಿಳಾ ಮಂಡಲಕ್ಕೆ ಸೇರಿದವರು ಎಲ್ಲಾ ಹಾ ಏನಾದ್ರು ಒಂದು ವಿಶೇಷ ದಿನಾಯೆಲ್ಲಾ ಇದ್ರೆ ಹ್ಮ್ ಭಜನೆಗೆ ಹೋಗ್ತಾರೆ ಮತ್ತೆ ಹಾ ಎಲ್ಲಾ ಒಂದೇ colour ಸೀರೆ ಎಲ್ಲಾ ಉಡ್ಕೊಂಡು ಎಲ್ಲಾ ಹೋಗ್ತಾರಲ್ಲಾ ಅದೆಲ್ಲಾ ನೋಡ್ಲಿಕೆ ತುಂಬಾ ಖುಷಿ ಆಗ್ತದೆ.

ಹಾ, ಹಾಗಾಗಿನೇ ನಿಮ್ಮತ್ರ ಕೇಳುವಾಂತ ನಾನು phone ಮಾಡಿದ್ದು. ಹೌದಾ ಒಳ್ಳೆದಾಯಿತು ನಾವು ಕೂಡ ಹೋಗ್ತೇವೆ ಭಜನೆಗೆಲ್ಲಾ.

ನಾವು ಮಹಿಳಾ ಮಂಡಲ್ನವರು ಒಟ್ಟಾಗೆಲ್ಲಾ.

ಹ ಈ ಮಾರ್ನಮಿ ಹ್ಮ್ ಮಾ ಮಾರ್ನಮಿ ದಿವಸ ಎಲ್ಲಾ ಹೇಳ್ತಾರಲ್ಲಾ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ.

ಆಗ ಎಲ್ಲಾ ಹತ್ತು ಜನ ಒಟ್ಟಾಗಿ ಎಲ್ಲಾರು ಒಂದೇ dress ಹಾಕೊಂಡು ಹೋಗುದು.

ಸರಿ ಕಮಲಕ್ಕ ನಾವು ಇನ್ನೊಮ್ಮೆ ನಿಮ್ಗೆ phone ಮಾಡ್ತೇನೆ.

School life ಹೇಗಿತ್ತಲ್ವಾ ಈಗಿನ ಮಕ್ಕಳಿಗೆ ಅ compare ಮಾಡಿದ್ರೆ ನಾವ್ ನಮ್ಮ್ school ಅಲ್ಲಿ ತುಂಬ ಗಮ್ಮತ್ ಮಾಡ್ತಿದ್ವಿ ಆ~ ಆಟ ಪಾಠ ಎಲ್ಲವು ಗಮ್ಮತ್ ಮಾಡ್ತಿದ್ವಿ ಮತ್ತೆ ತುಂಬ ಶಿಸ್ತಿನಿಂದ ಕಲಿತಿದ್ವಿ ಪಾಠವನೆಲ್ಲಾ. ಈಗಿನ ಮಕ್ಕಳಾದ್ರೆ ಅ ಬರಿ ಅವ್ರು mobile ಅಲ್ಲಿಯೇ ಇರ್ತರೆ ಹಾಗೆ ಅವ್ರು ಅಷ್ಟು school lifeನ ಗಮ್ಮತ್ ಮಾಡುದಿಲ್ಲ ಅಲ್ವ, ನಾನು ನೀನು ಒಂದ್ನೇ ತರಗತಿಲಿ ಇರುವಾಗ ಆಟದ್ ಪಾಠದ್ ಜೊತೆ ನಾವ್ ಎಷ್ಟು ಚೆನ್ನಾಗಿ ನಾವ್ ಹೊರಗೆ ಎಲ್ಲ ಆಟಾಡ್ತಿದ್ವಿ. Ground ಅಲ್ಲಿ ಎಲ್ಲ ಆಟ ಆಡ್ತಿದ್ವಿ ಅದೇ ಈಗಿನ ಮಕ್ಳು ಗೆ ಏನು ಆಟವೇ ಗೊತ್ತಿರುದಿಲ್ಲ ಅವ್ರು school ಅಲ್ಲಿ ಬರಿ english ಅಲ್ಲೇ ಎಲ್ಲ ಓದ್ತಾರೆ ಅ ಅವ್ರಿಗೆ ಬರಿ indoors ಒಳಗ್ ಒಳಗೆ ಆಟಾಡುವ gamesಗಳ್ ಮಾತ್ರ ಗೊತ್ತಿರ್ . ನಾವ್ ಹೊರಗಡೆ ಎಲ್ಲ ಎಷ್ಟು ಚನ್ನಾಗಿ ಆಟ ಆಡ್ತಾ ಇದ್ವಿ ಅಲ ನನ್ಗೆ ಇನ್ನು ನೆನ್ಪಿದೆ ನಾನು ನೀನು ಐದ್ನೇ ತರಗತೀಲಿ ಇರುವಾಗ ಅ ನಾವಿಬ್ಬರು ಹೊರಗಡೆ groundಗೆ ಬಿಟ್ಟುರುವಾಗ ನಾವು ಎಷ್ಟು ಚನ್ನಾಗಿ ಆಟಾಡ್ತಿದ್ವಿ ಕಬಡಿ ಎಲ್ಲಾ. ಅ ನಮ್ದು classಸಿನ ಹುಡುಗುರ ಜೊತೆ ಎಲ್ಲ ನಾವು ಒಟ್ಟಿಗೆ ಸೇರಿ ಆಟ ಆಡ್ತಾ ಇದ್ವಿ ನನ್ಗೆ ಇನ್ನು ನಾವೆಲ್ಲ ಎಷ್ಟು ಆಟ ಆಡ್ತಾ ಇದ್ವಿ ಅಂದ್ರೆ ನಮ್ಗೆ ಆಟದಲ್ಲಿ ಮನೆಗೆ ಹೋಗುದು ಕೂಡ ಬೇಡ ಇತ್ತು ಅಷ್ಟು ಆಟಾಡ್ತಿದ್ವಿ. ಕೈ ಎಲ್ಲ ಮಣ್ಣಾಗ್ತಿದ್ರು ನಾವ್ ಅದ್ನ ಲೆಕ್ಕಿಸ್ತಿರ್ಲಿಲ್ಲ ಅಂದ್ರೆ ಈಗಿನ ಮಕ್ಳು ಆಟನೇ ಆಡುದಿಲ್ಲ ನೋಡು ಅವ್ರೆಲ್ಲಾ ಇವಾಗ್ ನೋಡು ಅಲ್ಲಿ groundಗೆ ಮಕ್ಳನ್ನ ಬಿಟ್ರೆ ಅದೇನೋ hide and seek ಅಂತೆ ಅದೆ ಎಲ್ಲ ಆಟಾಡ್ತಿರ್ತಾರೆ. ಅದ್ ಅದಂದ್ರೆ ಕಣ್ಣಮು ಅವಾಗ ನಾವ್ ಅದ್ನೇ ಕಣ್ಣ ಮುಚ್ಚಾಲೆ ಅಂತಿದ್ವಿ ಅದೆ ನಾವ್ ಆಗ ಎಲ್ಲೆಲ್ಲಾ ಓಡಾಡ್ತಾ ಇದ್ವಿ ಈಗಿನ ಮಕ್ಳು ಎಲ್ಲು ಓಡಾಡುದಿಲ್ಲ ಅಲ್ಲಲೇ ಕುತ್ಕೊಂಡು ಆಟಾಡ್ತಾರೆ ಅದ್ದ್ ಬಿಟ್ರೆ ಮನೇಲಿ ಇದ್ರೆ ಬರಿ mobile ಬಗ್ಗೆನೇ ಮನೇಲಿ mobile ಅಲ್ಲಿ ಇಟ್ಕೊಂಡು . ಆಟಾಡ್ತಿದ್ದಾರೆ school life enjoy ಮಾಡಿರುದಂದ್ರೆ ನಾವೇ ಇರ್ಬೇಕು ನಮ್ಮ್ life old day school lifeಗಳೇತುಂಬ ಚನ್ನಾಗಿ ಇತ್ತು ಪಾಠ ಕೂಡ ಹಾಗೆ teachersಗಳು ತುಂಬ ಶಿಸ್ತಿನಿಂದ ನಮಗೆ ಹೇಳ್ತಾ ಇದ್ರು. ಈಗಿನ educationನಿಗೆ ನಮ್ಮಾ compare ಮಾಡಿದ್ರೆ ನಮ್ದು education ಎಷ್ಟು ಚಂದ ಇತ್ತಲ್ಲಾ ವರ್ಷಿತಾ. ನನ್ಗೆ ಈಗ ನೀನ್ಸಿಕ್ಕಿದ್ ಮೇಲೆ ನಂದು school days ಎಲ್ಲ ನೆನ್ಪಾಗ್ತಿದೆ. ಎಷ್ಟು ಚನ್ನಾಗಿ ನಾವು ಅ ನಮ್ಗೆ ಮೂರನೇ class ಅಲ್ಲಿಯೇ ಎಷ್ಟು ಚನ್ನಾಗಿ ಮೂರನೇ class ಅಲ್ಲಿಯೇ ನಾವ್ ಐದ್ನೇclassಸು ಆರನೇ classನ ಹಂತದ ಪಾಠಗಳೆಲ್ಲ ಕಳಿತೀದ್ವಿ. ಅದೇ ಈಗಿನ ಮಕ್ಕಳು ಎಷ್ಟು education quality ಕೂಡ. ಅಷ್ಟಿಲ್ಲ ನೋಡು ನಾವೆಷ್ಟು ಚೆನ್ನಾಗಿ education ಕಲಿತಾ ಇದ್ವಿ ನಾವ್ ನಮ್ಗೆ teachers ಕೂಡಾ ಚನ್ನಾಗಿ ಹೇಳ್ತಾ ಇದ್ರು ಎಲ್ಲಿಯಾದ್ರೂ ನಾವ್ ತಪ್ಪ್ ಮಾಡಿದ್ರೆ ನಮ್ಗೆ ಹೊಡಿತಾ ಇದ್ರೂ ಆದ್ರೆ ಈಗಿನ್ ಮಕ್ಲಿಗೆ ನೋಡು ಹೊಡಿಲಿಕ್ಕಿಲ್ಲ. ಹೊಡ್ದ್ರೆ ಅ teachersಗೆ ಬೈತಾರೆ parents ಬಂದು ಅ ತಂದೆ ತಾಯಿಗಳ್ ಬಂದುt~ teachersಗೆ ಬೈತಾರೆ ಆದ್ರೆ ನಮಗೆ ಹಾಗೆ ಅಲ್ಲ ನಾವ್ ಎಷ್ಟು ಚನ್ನಾಗಿ ನಮ್ಗೆ ನಮ್ಗೆ ನಾಲ್ಕು ಹೊಡ್ದ್ರು ಕೂಡ ನಮ್ ಮನೇಲಿ ಬಂದು ಕೇಳ್ತಿರ್ಲಿಲ್ಲ. ಆತರ ಎಲ್ಲ ಹೊಡಿತಾ ಇದ್ರು ಮತ್ತೆ ನಾವು ನಮನ್ ನಿಮ್ಗೆ ನೆನ್ಪಿದ್ಯಾ ನಮ್ಮ ಶಾಲೆ ಹತ್ರ ಒಂದ್ ಬುಗುರಿ ಮರ ಇತ್ತು ನಾವು ದಿನಾಲೂ ಅ ಸಂಜೆ ಶಾಲೆ ಬಿಟ್ಟ ಕುಡ್ಲೆ ಅ ಬುಗ್ರಿ ಹಣ್ಣನ್ ಕೀಲಿಕ್ಕ್ ಹೋಗ್ತಿದ್ವಿ. ಈಗಿನ್ ಮಕ್ಲಿಗೆ ಅಂತ ಗಮ್ಮತ್ತೆ ಇಲ್ಲ ಯಾಕಂದ್ರೆ ಅವ್ರು ಶಾಲೆ ಹತ್ರ ಮರವೇ ಇರುದಿಲ್ಲ ಎಲ್ಲ ತೇಗ್ದು ತೇಗ್ದು cut ಮಾಡಿ ಹಾಕಿರ್ತಾರಲ್ವಾ ಈಗ ಹ ಅಲ್ಲೊಂದು school ಅಲ್ಲಿ ನಾವ್ ಮೊನ್ನೆ ನೋಡಿದ್ವಿ ಅಲ ನಾನ್ ನೀನ್ ಹೋಗುವಾಗ ಅಲ್ಲಿ ಮರನೇ ಇರ್ಲಿಲ್ಲ. So ಎಲ್ಲ ತೆಗ್ದು cut ಮಾಡಿ ಹಾಕಿದ್ರು. ನಮಗೆ ಇನ್ನು ನೆನ್ಪಿದೆ ಅ ಬುಗ್ರಿ ಹಣ್ಣ್ ಕೀಳುವಾಗ ಎಲ್ರು ಗಲಾಟೆ ಮಾಡಿ ಮಾಡಿ ಕಿಲ್ತಾ ಇದ್ವಿ ನಾವ್ ನಂಗ್ ಬೇಕು ನಂಗ್ ಬೇಕು ಅಂತ ಆತರ ಕೀಳ್ತಾ ಇದ್ವಿ ಅದು ಎಷ್ಟು ಚೆನ್ನಾಗಿರ್ತಿತ್ತು. ಬರ್ತಾ ಮನೆಗೆ ಬರುವಾಗ ನಡ್ಕೊಂಡು ಅದ್ನ ತಿನ್ತಾ ನಾವ್ ಬರ್ತಾ ಇದ್ವಿ ತುಂಬಾನೇ ನಾವು ಮಜಾ ಮಾಡ್ತಾ ಇದ್ವಿ ನಮ್ school timeನ ನಾವ್ ಒಂದ್ ದಿನಾನೂ ಶಾಲೆಗೆ ಹೋಗ್ಲಿಕ್ಕೆ ಅಳ್ತಾನೆ ಇರ್ಲಿಲ್ಲ ದಿನಾ ಶಾಲೆಗೆ ಹೋಗ್ತಾ ಇದ್ವಿ ಅಲಾ. ಯಾಕಂದ್ರೆ ಅದು ಗಮ್ಮತ್ ಮಾಡ್ಲಿಕ್ಕೂ ಆಗ್ತಿತ್ತು ಮತ್ತೆ ಓದು ಕೂಡ ನಮ್ಗೆ ಅ ನಾವ್ ಗಮ್ಮತ್ತಿನ್ ರೀತಿ ಅಲ್ಲಿ ಕೇಳ್ತಾ ಇದ್ವಿ ಅಂದ್ರೆ ಅಷ್ಟು ಒಳ್ಳೆ teachers ಇದ್ರು ಅಲ್ವ ನಮ್ಗೆ ಈಗಿನ್ ಮಕ್ಳು ಈಗಿನ್ ಮಕ್ಳಿಗೆ school ರಜೆ ಇದ್ರೆ ಎಷ್ಟು ಖುಷಿ ನೋಡು. ನಮ್ಗೆ ಆವಾಗ ರಜೆನೇ ಇದ್ರೆ ರಜೆ ಇದ್ರೆ ಕೂಡ ನಾವ್ ಅಳ್ತಾ ಇದ್ವಿ ಬೇಡ ನಮ್ಗೆschool ಇರಬೇಕಂತೇಳಿ ಯಾಕಂದ್ರೆ ನಾವ್ ಅಷ್ಟು schoolನ miss ಮಾಡ್ಕೊತಿದ್ವಿ ಅಲ್ವ, ಏನೋ ಮಾರೈತಿ ಈಗ ನೋಡು ಎಷ್ಟೊಂದ್ education ಇಂದ ಹಿಡ್ದು ಎಲ್ಲ ಕೂಡ change ಆಗ್ಬಿಟ್ಟಿದೆ ಈಗ. ಆ ಆಗದ್ದು ನಮ್ಮ ಶಿಕ್ಷಣವೇ ಒಳ್ಳೆ ಇತ್ತು ಈಗಿನ ಶಿಕ್ಷಣಕ್ಕೆ ಹೋಲಿಸಿದರೆ ನಮ್ಮ ಶಿಕ್ಷಣ ಹಾಗೆ ನಮ್ಮ ವಿದ್ಯಾರ್ಥಿ ಜೀವನ ಎಷ್ಟು ಚನ್ನಾಗಿತಲ್ವಾ. ಈಗ ನೋಡು ನಿನ್ ತಮ್ಮನ್ ನೋಡು ಅವ್ನ್ ಅವ್ನಿಗೆ ಬರೆ schoolಳಿಗೆ ಹೋಗ್ತಾನೆ ಬರ್ತಾನೆ ಅಷ್ಟೆ ಏನದು ನಮ್ಗೆ ಡೋಂಕ ಅವ್ನಿಗೆ ಡೊಂಕಲಾಟ ಅಂತ ಗೊತ್ತಿಲ್ಲ ಯಾವ ಆಟ ಕೂಡ ಗೊತ್ತಿಲ್ಲ ಯಾಕಂದ್ರೆ ಅವನ್ ಆಡ್ತಾನೇ ಇಲ್ಲ ಅದೆಲ್ಲ ನಾವೆಲ್ಲ ಡೊಂಕಲಾಟ, ಆಡ್ತಿದ್ವಿ ಲಗೋರಿ ಆಡ್ತಾ ಇದ್ವಿ. ಅವ್ನತ್ರ ಕೇಳಿದ್ರೆ ಏನೋ tomato biscuit ಅದೆ ಇದೆ ಬರಿ englishಶಿದು ಆಟಗಳೇ ಹೇಳ್ತಾನೆ chess carrom ಅದೆಲ್ಲ ನಾವ್ ಅದೆಲ್ಲ ಯಾವಾತದ್ರೂ ಆಡಿದ್ದೇವಾ ನಮ್ school ಅಲ್ಲಿ ಇರುವಾಗ. ನಾವ್ ಎಷ್ಟು ಚನ್ನಾಗಿ ಬರೀ ಹೊರಗಡೆ ಹೋ ಮುಟ್ಟಾಟ ಜೂಟಾಟ ಇದೆ ಎಲ್ಲ ಆಡ್ತಾ ಇದ್ವಿ ಅಲ್ವಾ ನಾವು.

ನಾನ್ ಹಬ್ಬಗಳ್ ಬಗ್ಗೆ ಹೇಳಾಕತ್ತೇನಿ. ಮೊದಲನೇ ಹಬ್ಬಾ January ಹದಿನೈದರ ಸುಮಾರಿಗ್ ಬರ್ತೇತಿ. ಆ ಹಬ್ಬಾ ಯಾವುದಂದ್ರ್ ಮಕರ ಸಂಕ್ರಾಂತಿ ಈ ಹಬ್ಬಾ ಹಿಂದೂಗಳ ಪವಿತ್ರ ಹಬ್ಬ, ಈ ದಿನ ಊರಿನ ಪ್ರತಿ ಬೀದಿಯಲ್ಲಿ ಸಂಭ್ರಮ ಮನೆ. ಮಾಡಿರ್ತೇತಿ Karnataka Andhra Pradesh ಮತ್ Tamilnadu ಮುಖ್ಯ ಹಬ್ಬಗಳಲ್ಲಿ ಸಂಕ್ರಾಂತಿ ಒಂದ್ ಆಗೈತಿ ಮತ್ತ ಮನೆಯಲ್ಲಿ ಸ್ನೇಹಿತರಿಗೆ ಸಮ್ಮಂದಿಕರಿಗೆ ಎಲ್ಲಾರ್ಗು ಎಳ್ಳು ಬೆಲ್ಲ ಕೊಟ್ಟ್ ಶುಭಾಶಯ ಕೊರ್ತೇವಿ. ಆಮೇಲೆ ಮಹಾಶಿವರಾತ್ರಿ ಬರ್ತೇತಿ ಈ ಹಬ್ಬಾ ಹಿಂದೂಗಳ್ ಧಾರ್ಮಿಕ ಹಬ್ಬ. ಈ ಹಬ್ಬ ಭಾರತದಂತ ಬಾಳ್ ಸಂತೋಷ ಮತ್ತ್ ಭಕ್ತಿಯಿಂದ ಆಚರಿಸುವ ಪಾರ್ವತಿ ದೇವಿಯನ್ನು ಶಿವನು ವಿವಾಹವಾದ ದಿನ ಈ ದಿನ ಬಾಳ್ ಜನ ಮಹಾಶಿವರಾತ್ರಿ ದಿವಸ. ಉಪವಾಸ ಮಾಡ್ತಾರ್ ಆಮೇಲೆ March ನ್ಯಾಗ್ ಹೋಳಿ ಹಬ್ಬಾ ಬರ್ತೇತಿ ಈ ದಿನ ಎಲ್ಲಾರು ಬಣ್ಣ ಆಡ್ತಾರ. ಕಾಮಣ್ಣ ಇಡ್ತಾರ ಕಾಮಣ್ಣ ಸುಡ್ತಾರ. ಈ ದಿನಾ ಅಂದ್ರ್ ಸಣ್ಣ್ ಹುಡುಗುರಿಗ್ ಬಾಳ ಇಷ್ಟ ಮತ್ತ್ ಮಾರ್ಚ್ ಒಳಗ್ ಇನ್ನೊಂದ್ ಹಬ್ಬಾ ಬರ್ತೇತಿ ಆದ್ ಯಾವ್ದ್ ಅಂದ್ರ್ ಯುಗಾದಿ, ಈ ಹಬ್ಬಾ. Andhra Pradesh, Telangana ಮತ್ತ್ Maharashtra ರಾಜಿನ್ಯಾಗ ಆಚರಿಸುವ ಹಿಂದೂ ಹಬ್ಬಾ ಆಗೈತಿ ಮತ್ತ್ ಹಿಂದೂಗಳಿಗೆ ಯುಗಾದಿ ಹಬ್ಬ ನಂತರ ಹೊಸ ವರ್ಷ್ ಚಾಲೂ ಆಗ್ತೇತಿ, ಆಮೇಲೆ ನಾಗರ ಪಂಚಮಿ July ಅಥವಾ August ತಿಂಗಳಲ್ಲಿ ಬರ್ತೇತಿ. ನಾಗರ ಪಂಚಮಿ ಭಾರತದ್ ಸ್ವಲ್ಪ ಭಾಗಗಳಲ್ಲಿ ಹಿಂದೂಗಳು ಆಚರಿಸುವ ಒಂದು ಹಬ್ಬಾ. ಇದ್ ಶ್ರಾವಣ್ ಮಾಸನಾಗ ಪಂಚಮಿಯಿಂದ ಆಚರಿಸುತ್ತೇವಿ, ಈ ದಿನ ಎಲ್ಲಾರು ನಾಗ ದೇವತೆಯನ್ನು ಪೂಜಿಸ್ತಾರ್ ನಾಗರ ಪಂಚಮಿ ದಿವಸ ಪಾಯಸಾದಿಂದಾ ಸಿಹಿ. ಖಾದ್ಯ ನೈವೇದ್ಯ ಮಾಡ್ತಾರ್ ನಾಗರ ಪಂಚಮಿ ಆದ್ಮ್ಯಾಗದ ಮ್ಯಾಗ್ ರಕ್ಷಾ ಬಂಧನ ಬರ್ತೇತಿ. ಈ ರಕ್ಷಾ ಬಂಧನ ಭಾರತದ ಜನಪ್ರಿಯ ಹಬ್ಬಾ ಆಗೇತಿ ಆಗೈತಿ, ಈ ಹಬ್ಬಾ ಅಣ್ಣ ತಂಗಿಯರ ಪ್ರೀತಿಯ ಹಬ್ಬ ಆಗೇತಿ ಮತ್ತ್ ಈ ಹಬ್ಬಕ್ಕ್ ನಾವ್ ರಾಖಿ ಹಬ್ಬಾ ಎಂದ್. ಕರಿತೇವಿ . ಈ ಹಬ್ಬಾ ಒಳಗ್ ಅಕ್ಕ ತಂಗಿರು ಕೂಡಿ ಅಣ್ಣಗ್ ಮತ್ತ್ ತಮ್ಮಗ್ ರಾಖಿ ಕಟ್~ ಕಟ್ಟತಾರ. ಅಣ್ಣಾ ತಂಗಿಗೆ ರಕ್ಷಿಸುವ ಭರವಸೆ ನೀಡ್ತಾ ಒಂದ್ ಉಡುಗೊರೆ ಕೊಡ್ತಾನ್ ಅಣ್ಣಾ ಈ ರಾಖಿ ಹಬ್ಬಾ ಆದ್ಮೇಲೆ, ಈ ರಾಖಿ ಆದ್~ ಆದ್ಮೇಲೆ ಎಲ್ಲಾರ್ಗು ಇಷ್ಟದ. ಹಬ್ಬಾ ಗಣಪತಿ ಹಬ್ಬಾ ಬರ್ತೇತಿ. ಗಣಪತಿ ಹಬ್ಬಾ ಒಳಗ್ ಎಲ್ಲಾರು ಅವರವರ ಮನ್ಯಾಗ್ ಒ~ ಒಳಗ್ ಅವ್ರ್ ಐದ್ ದಿನಾ ಗಣಪತಿ ಇಡ್ತಾರ. ಇಟ್ಟ್ ಪೂಜೆ ಮಾಡಿ ಐದನೇ ದಿವಸ ಪಟಾಕ್ಷಿ ಹಾರಸ್ಕೊಂತ ಗಣಪತಿ ಕೆರಿ ಒಳಗಾರ ಬಾವಿ ಒಳಗಾರ ಗಣಪತಿ ವಿಸರ್ಜನೆ ಮಾಡ್ತರ್. ಆಮೇಲೆ ದಸರಾ ಬರ್ತೇತಿ ದಸರಾ ಒಳಗ್ ಎಲ್ಲಾರೂ ಘಟ್ಟ ಹಾಕ್ತಾರ್, ಘಟ್ಟ ಅಂದ್ರ್ ಅವರ ಜಗಲಿಮ್ಯಾಗ ಅವ್ರ ಸಿಹಿ ಸಸಿ ಹುಟ್ಟಸ್ತಾರ್ ಸಸಿ ದಸರಾ ಒಂಬ್ಬತ್ತನೆ ಒಂಬ್ಬತ್ತ್ ದಿವಸ ಮಾಡ್ತಾರ್, ಒಂದನೇ ದಿವಸ ಸಸಿ ಬೀಜಾ ಹಾಕ್ತಾರ್ ಹಾಕಿ ಒಂಭತ್ ದಿವಸ ಪೂಜೆ ಮಾಡ್ತಾರ್. ಪೂಜೆ ಮಾಡಿ ಒಂಭತ್ತನೇ ದಿವಸ ಸಸಿ ತುಗೊಂಡ್ ಹೋಗಿ ಕೆರಿ ಒಳಗರ್ ಬಾವಿ ಒಳಗರ್ ಬಿಡ್ತಾರ. ದಸರಾ ಆದ್ಮೇಲೆ ದೀಪಾವಳಿ ಬರ್ತೇತಿ ದೀಪಾವಳಿ ಮೂರ್ ದಿವಸ್ ಮಾಡ್ತಾರ್, ಎಲ್ಲಾರು ಮೂರ್ ದಿವಸ ಪಟಾಕ್ಷಿ ಹಾರಸ್ತಾರ, ದೀಪಾ ಹಚ್ಚತಾರ ಇದಕ್ಕ್ ದೀಪದ. ಹಬ್ಬ ಎಂದು ಕರೀತಾರ. ಈ ದೀಪಾವಳಿ ಆದ್ಮೇಲೆ ತುಳಸಿ ಲಗ್ನ ಬರ್ತೇತಿ ತುಳಸಿ ಲಗ್ನ ಒಳಗ್ ತುಳಸಿ ಗಿಡಕ್ಕ್ ದೌನ್ಡ್ ನಾಕ್ ಕಬ್ಬ ಇಟ್ಟ ಚೆಂಡ್ ಹೂವಾ ಹಾಕಿ ತುಳಸಿ ಗಿಡದೊಳಗ ನೆಲ್ಲಿಕಾಯಿ ಗಿಡಾ, ಹಂಚಿ ಕಾಯಿ, ಕುಂಚಿ. ಹಂಚಿ ಕಾಯಿ ಗಿಡಾ ಇಟ್ಟ ಮಾವಿನ ತೋರಣಾ ಕಟ್ಟಿ ಹಾಕ್ತಾರ್ ಹಾಕಿ light ನ್ ಸರಾ ಹಾಕ್ತಾರ ಪಾಯಸಾ ನೈವಿದ್ನೆಕ್ ಇಡ್ತಾರ್. ಇಟ್ಟ ಮುತೈದೆರೆಲ್ಲ ಮಂಗಳಾರತಿ ಮಾಡ್ತಾರ ಕುಂಕುಮಾ, ಅರಿಶಿಣ ಹಂಚಿನ್ ಬಳೆ. ಇಟ್ಟ್ ಮಾಂಗಲ್ಯ ಹಾಕಿ ತುಳಸಿ ಲಗ್ನಾ ಮಾಡ್ತಾರ್.

ಅಹ್ hello ಅಹ್ hai ಸೂರಜ್. ಹೇಗಿದ್ದಿ? ಹ ಹುಷಾರಿದ್ದೇನೆ.

ಅದೇ ಏನಂದ್ರೆ ಒಂದು ಬರುವ ತಿಂಗ್ಳ್ಲೆಲಾರ್ದ್ರು ಹೋಗೋಣ ಏನಾದ್ರು ಅಹ್ ಒಂದ್ plan ಮಾಡಣ ಅಂತ ಇದೆ ಎಲ್ಲರೂ ಹೋಗೋದು friends ಯೆಲ್ಲಾ ನಾವ್ college ಅಲ್ಲಿ

ಅಹ್ so ನೀವು ಬರ್ತೀರಾ ಅಂತ? Okay place ಎಲ್ಲಿ?

ಅದೇ ಏನ್ ಮಾಡೋಣ ಅಂತ plan ಅಹ್ ಮಾಡೋಣ ಅಂತ call ಮಾಡ್ದೆ ಎಲ್ಲಾದ್ರೂ ಹೋಗೊ plan ಮಾಡ್ಬೇಕು. ಮತ್ place ಯಾವ type ಅಂದ್ರೆ ಈಗ temple ಆ ಅತ್ವಾ ಹೆಂಗೆ ತಿರ್ಗಾಡಲಿಕ ಹೆಂಗೆ ಅಂತ?

ಹ ಯಾವ್ದಾದ್ರು tourist . tourist place ಆ place ಅಲ್ಲೇ ನೀವೆ ಯಾವ್ದಾದ್ರು ಒಂದು ಹೇಳಿ ಅಹ್ ನಿಮ್ ತಲೆ mind ನಲ್ಲಿ ಇದ್ರೆ ಏನಾದ್ರು.

ಅಂದ್ರೆ ಈಗ ನಾವ್ ಹೋಗುದಂದ್ರೆ ಅಹ್ ಅಂದ್ರೆ ಅಹ್ ನಮ್ದು ದೋಸ್ತಿಯವರೆಲ್ಲಾ ಇದ್ದಾರೆ ನಿಮ್ ದೋಸ್ತಿ

ಯಾರಾದ್ರೂ ಬರೋದಾದ್ರೆ ಬರ್ಲಿ. Okay ಅಂದ್ರೆ ಕೊಡ ಕೊಡಗು ಅಚೆಯೆಲ್ಲಾ ಹೋಗೋದಾದ್ರೆ

ಹ ಕೊಡಗು okay ಅಲ್ಲಿ ಯಾರಾದ್ರೂ ಅಲ್ ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ಏನಾದ್ರು ಗೊತ್ತಿದ್ದೊರು ಇದ್ದಾರಾ ಯಾರಾದ್ರೂ?

ಹೌದಾ so ಹ ಅಹ್ sir ಎಷ್ಟ್ ಜನ ಇರ್ಬೋದು ಅಹ್ ಬರ್ತೀರಾ ನೀವು ಬರೋದಂದ್ರೆ ಆ ಕಡೆ

ಹೌದಾ ಸರಿ ಸರಿ ಹ ಅಹ್ so ಏನಂತ ನಂಗ್ correct ಆಗಿ ಅಹ್ ಒಂದು ಅಹ್ WhatsApp ಅಲ್ಲಿ ಹಾಕ್ಬಿಡಿ ಎಷ್ಟ್ ಜನ ಬರ್ತಿದೆರ ಏನ್ ಅಂತ

Okay ಅಲ್ಲಿ ಅಲ್ staying options ಏನಾ ಅಹ್ ಅಲ್ಲಿ. Staying ಅಂದ್ರೆ ಅಲ್ಲೇ ನನ್ friend ಮನೆ ಅಹ್ friend ಇದ್ದಾರೆ friends ಅವ್ರಹತ್ರ ಮಾತಾಡಿ ಇದು ಮಾಡ್ಬೇಕು. booking ಅಹ್ room ಯೆಲ್ಲಾ.

ಹೌದಾ okay ಅಂದಾಜಿಗೆ ಎಷ್ಟಾಗ್ತದೆ ಏನಾದ್ರು ಗೊತ್ತುಂಟಾ ನಮ್ಗೆ ನಮ್ಗ್ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಅದ್ಕೆ ಅದೇ per day ಒಂದು one thousand per ಹಂಗೆ

ಅಹ್ ಸರಿ ಸರಿ ಹಾಗಾದ್ರೆ ನಂಗೇನಂತ ಹೇಳಿ ಅಂದ್ರೆ Next ಯಾವಾಗ week ಅಂತ ಅದು ಇದ್ಯಾ holiday week ಅತ್ವಾ middle. ಒಂದೆರಡು ವಾರ ಆದ್ಮೇಲೆ ಹೋಗೋಣ ಅಂತ. ಅಂದ್ರೆ weekend ಆ ಅತ್ವಾ . ಹ weekend ಹ ಹ ಒಂದು ಶನಿವಾರ ಆ ತರ ಶುಕ್ರವಾರ ಸಂಜೆ ಅಮ್ಮ ಏನಾದ್ರುಬಿಟ್ರೆ.

ಹ್ಮ್ ಬಸ್ಸಲ್ಲೇ ಹೋಗುದಾ ಹೇಗೆ?

ಅದೇ ಎಷ್ಟ್ ಜನ ಅಂತ ನೋಡ್ಕೊಂಡು ಮಾಡ್ಬೇಕು. ಹ ಹೌದ ಸರಿ ಸರಿ ಒಂದು ಅಹ್ ಆರ್ ಏಳ್ ಜನ ತರ ನೋಡೋಣ. Okay ಅಂದ್ರೆ ಆರ್ ಏಳ್ ಜನ ಹತ್ರನೇ ಆದ್ರೆ ಇದ್ರೆ ಯಾರಾದ್ರೂ ಗಾಡಿ ಮಾಡಿ ಹೋಗೂದಾದ್ರೆ.

ಅಹ್ ಸರಿ ಸೂರಜ್ ಆಯ್ತು ನಂಗೇನಂತ correct ಆಗಿ ಹೇಳಿ ಆಯ್ತಾ? Okay.

ಒಂದೇ place ಅಥವಾ ಎರಡು ಮೂರ ಹಂಗೆ ಅಲ್ಲಿಗೆ ಎಲ್ಲಿಯಾದ್ರೂ. ಹ ಅಲ್ಲೇ ಯಾವ್ದಾದ್ರು place ಏನಾದ್ರು ಇದ್ರೆ ನೀವ್ ಅಲ್ಲಿ ನೋಡಿ ಯಾವದಾದ್ರು ನಿಮ್ಗೆ ಏನಾದ್ರು ಗೊತ್ತಿರ್ತದಲ್ವಾ so ಅದು ನೋಡಿ ನಾನು ಏನಾದ್ರು ಹ ಗೊತ್ತಾದ್ರೆ ನಾನ್ ನಿಮ್ಗೆ ಹೇಳ್ತೇನೆ.

ಸರಿ ಆಯ್ತು okay ನಿಮ್ friend ಅಹ್ ಯಾರೆಲ್ಲಾ ಬರ್ತಾರೆ ಅವ್ರಿಗೆಲ್ಲಾ ಹೇಳಿ.

ಸರಿ ಆಯ್ತು ನಾನ್ ಇಡ್ತೇನೆ.

ಹಾ ಆರಾಮ. Hai ಪೂಜಾ ನೀವ್ ಹೇಗಿದ್ದೀರಿ? ಹಾ ನಾನ್ ಆರಾಮ್ ಇದ್ದೇನೆ. ಮತ್ತೆ ಏನ್ ಮಾಡ್ತಿದ್ದೀರಾ?

ಅಡಿಗೆ ಅಂದ್ರೆ ನಮ್ಗೆ ಮೀನುಸ ಉಂಟು veg ಸ ಉಂಟು.

ನನ್ಗೆ veg ಇಷ್ಟ.

ನಾವು pure veg ಹಾಗಾಗಿ ಇಲ್ಲಿ ತರ್ಕಾರಿ, ಸೊಪ್ಪಿದ್ದೆ ಎಲ್ಲ ಉಪಯೋಗ್ಸಿ ಜಾಸ್ತಿ. ಅದನ್ನೇ ಮಾಡ್ತಾ ಇರ್ತೇವೆ.

ಮತ್ತೆ ಮನೇಲೆಲ್ಲ ಬೆಳ್ಸಿದ್ದೇವೆ. ತರ್ಕಾರಿ.